ಮತ್ತು ಆಸ್ಪತ್ರೆಯ ಒಳಗೆ ಒಂದು ಪಾರ್ಕಿಂಗ್ ಗಾಡಿಯನ್ನು ನೋಡಬಹುದು.

ಮತ್ತು ಆ ಕಾರಿನ ಗಾಲಿಯನ್ನು ಉಚ್ಚಿರುವುದನ್ನು ಇಲ್ಲಿ ಕಾಣಬಹುದು.

ಮತ್ತು ಇಲ್ಲಿ ಬಿಳಿಯದಾದ ಗೋಡೆ ಮತ್ತು ಅದರ ಕೆಳಗೆ ಕರಿಯದಾದ --

ಬಿಳಿಯಾದ ಬಾಕ್ಸ್ ಅನ್ನು ಕಾಣಬಹುದು ಮತ್ತು ಅದರಲ್ಲಿ--

ಈ ಹಿಂದ್ಗಡೆ ಎಲ್ಲಾ ರೀತಿಯ ಬಲೂನ್ ಗಳನು ಹೊದಿರುವುದನ್ನು ಇಲ್ಲಿ ಸಾಲಾಗಿ ಹೊಂದಿಸಿರುದನ್ನು ನೋಡಬೋದು.

ಗಡಿಯಾರ ಕಂಬವು ಗಡಿಯಾರ ಮತ್ತು ಲೈಟನ್ನು ಕಾಣಬಹುದು.

ಕಾಣಬಹುದಾಗಿದೆ ಮತ್ತು ಬಿಳಿಯ ಟೈಲ್ಸ್ ಮತ್ತು ಲೈಟ್ ಹಚ್ಚಿರುವುದನ್ನು ಕಾಣಬಹುದು.

ವ್ಯಕ್ತಿ ಓರ್ವರು ಇಲ್ಲಿ ಡೆಕೋರೇಷನ್ ಮಾಡುತ್ತಿರುತ್ತಾರೆ ಮತ್ತು ಕೆಂಪುದಾದ ಚಪ್ಪಲನ್ನು ಕೆಳಗೆ ಬಿಟ್ಟಿರುತ್ತಾರೆ.

ಮತ್ತೆ ಕೆಳಗಡೆ ಟೈಲ್ಸ್ನ ಆಕಾರದ ಚಿತ್ರಣವನ್ನು ನಾವು ನೋಡಬಹುದು.

ಮತ್ತು ಅದರಲ್ಲಿ ದೊಡ್ಡದಾದ ಒಂದು ಬ್ಯಾನರ್ ಕೂಡ ಹಾಕಲಾಗಿದೆ.

ಎಲ್ಲಿ ನೋಡಿದರೂ ಹಸಿರು ಬಣ್ಣ ಹಸಿರುಗಳಿಂದ ಕೂಡಿದ ಈ ನಿಸರ್ಗವನ್ನು--

ತ್ತು ಸುತ್ತಮುತ್ತಲು ಸಣ್ಣ ಮತ್ತು ದೊಡ್ಡ ಗಿಡ ಮರಗಳು ಬೆಳೆದಿರುವುದನ್ನು--

ನಾವು ಇಲ್ಲಿ ನೋಡಬಹುದಾಗಿದೆ ಮತ್ತು ಕರೇ--

ಆ ಕರಡಿಯು ಕರಿಯ ಬಣ್ಣದಿಂದ ಕೂಡು--

ಒಬ್ಬ ಫೋಟೋ ತೆಗೆದುಕೊಳ್ಳುವ ದೃಶ್ಯವನ್ನು ನಾವು ಈ ಚಿತ್ರದಲ್ಲಿ ಕಾಣಬಹುದು ಮತ್ತು ಹಲವಾರು ಫೇಸ್ ವಾಶ್ ಗಳು ಹಿಂದೆ ಕನ್ನಡಿಯಲ್ಲಿ ಕಾಣುತ್ತವೆ.

ಇಲ್ಲಿ ನಾನಾರೀತಿ ಇನೋ ವಿಕ್ಸ್ ಮತ್ತು--

ಇಲ್ಲಿ ಕಾಣ್ ಬೂಯ್ ಕೆಳಗಡೆ ಟೈಲ್ ಸು ನಿಸಿರುವುದನ್ನು ನೋಡಬಹುದು.

ಇನ್ನು ನಾನಾ ರೀತಿಯ ಡ್ರೆಸ್ ಗಳು ಇಲ್ಲಿ ದೊರೆಯುವುದನ್ನು ನಾವು ಇಲ್ಲಿ ಕಾಣಬಹುದು.

ಕೆಳಗಡೆ ಒಂದು ತೈ ಬಂಡೆ ಆಕರ್ಷಿತು ನೋಡ್ಬೋದು.

ಇಲ್ಲಿ ಗಜ್ಜರಿ ದೊಣ್ಮೆನ್ಶಿನ್ಕಾಯಿ ಬದನೆಕಾಯ್ ಹಿರೆಕಾಯ್ ಸೌತೆಕಾಯ್ --

ನಾವು ಡಿ_ಜೆ ವ್ಯವಸ್ಥೆಯನ್ನು ಇಲ್ಲಿ ನೋಡಬಹುದು.

ಇಲ್ಲಿ ನೋಡಿದರೆ ಗಿಡ ಮರಗಳು ಹಬ್ಬಿರುವ ದೃಶ್ಯವನ್ನು ನಾವು ಈ ಚಿತ್ರದಲ್ಲಿ--